ಹಾ ನಮ್ ಮನೇಲ್ಲಿಸ ಆರಾಮ್ ಇದ್ದಾರೆ, ಊಟ ಆಯ್ತಾ? ಹಾ ಊಟ ಆಯ್ತ್, ಊಟ ಆದ್ದ್ ಅಷ್ಟೇ .

ನಾನು ಇದು ಆ ಮೀನು ಮತ್ತೆ ಕೋಳಿ .

ನೀವ್ ಎಂತ ಮನೆಯಿಂದ ತಂದದ್ದ ಅತ್ವ ಹೊರಗೆ? ಇಲ್ಲ ಇಲ್ಲ ನಾನು ಅದೇ hotel ಅಲ್ಲಿ ಊಟ ಮಾಡಿದ್ದು ಮನೆಯಿಂದ ಯಾರ್ ಮನೆಯಿಂದ ತರುದಿಲ್ಲ ನಾವು college ಗೆ ಹೋಗುದಲ್ವಾ.

ಹಾ ನಿಮ್ದು college ಅಲ್ಲಿ canteen ಎಲ್ಲಾ ಉಂಟಾ?

ಸಸ್ಯಹಾರಿ ಇರುದು ಮಾಂಸಾಹಾರಿ ಕಮ್ಮಿ ನಮ್ಮಲ್ಲಿ canteen .

ಹಾಗಾಗಿ hotel ಗೆ ಹೋದದ್ದು, ಇವತ್ತು ಶನಿವಾರ ಅಲ್ಲ ಹಾಗೆ ಊಟ ಮಾಡಿ ಮತ್ತೆ ಮನೆಗೆ ಹೋಗುವ ಅಂತ.

ನೀವು ಎಲ್ಲಿ ಊಟ ಮಾಡಿದ್ದು ಮನೆಯಲ್ಲಿಯ ಅಥವಾ ಇದೆಯಾ? ಮನೆಯಿಂದ ತೆಕ್ಕೊಂಡು ಬಂದದ್ದು ನಾನು duty ಗೆ ಹೋಗ್ತೇನಲ್ಲ so ಹಾಗಾಗಿ ಮತ್ತೆ ಮನೆಯಲ್ಲಿ ಮಾಡ್ಕೊಂಡ್ ಬರ್ಬೇಕಲ್ವಾ ಬೆಳಿಗ್ಗೆ.

ಹಾ ಹೊರಗಿದು ಊಟ ಮಾಡ್ಲಿಕ್ಕೆ ತೊಂದರೆ ಅಂತೇನಿಲ್ಲ but ತುಂಬಾ ಮನೆಯಲ್ಲಿ ಮಾಡುದಾದ್ರೆ ಒಳ್ಳೆಯದಲ್ವಾ ಹೊರಗಿದು ಆ food ತುಂಬಾ ಕಮ್ಮಿ ನಾನು ಸ್ವಲ್ಪ ತಿನ್ನುದು. ಹೌದು ಹೊರಗಿದ್ದು ಎಷ್ಟ್ ಆದ್ರೂ ಅಷ್ಟೇ ಅಲ್ಲ ಅದು ಎಷ್ಟ್ ಆದ್ರೂ ಅದಕ್ಕೆ.

ತುಂಬಾ chemical ಎಲ್ಲಾ ಹಾಕ್ತಾ ಇರ್ತಾರೆ ಅಲ್ಲಾ?

ಹಾ ನಾವ್ ಮನೆಯಲ್ಲೇ prepare ಮಾಡುದಾದ್ರೆ.

ನಮ್ಮ ಇದಕ್ಕೆ ನಾವ್ ಮಾಡ್ಕೊಂಡು ಹೋಗ್ತೇವೆ.

ಆದ್ರೆ ನಮ್ದ್ ಮತ್ತೆ ಆರೋಗ್ಯಕ್ಕೆ ಅದು ಹಾನಿಕಾರ ಆಗಿರ್ತದೆ . food ಎಷ್ಟ್ ಆದ್ರೂ ಒಳ್ಳೆಯದಲ್ಲ ಮನೆಯಲ್ಲಿ.

ಹೊರಗೆ ಎಷ್ಟ್ ಆದ್ರೂ ಅಷ್ಟೇ ಅಲ್ಲ ಎಷ್ಟ್ ಆದ್ರೂ ಒಮ್ಮೆಗೆ ಮಾತ್ರ taste . ಹಾ ತಿನ್ಲಿಕ್ಕೆ ಮಾತ್ರ ರುಚಿ ಇರ್ತದೆ ಆಗ್ತದೆ ಹೊಟ್ಟೆ ನೋವು ಅದು ಇದು ಅಂತ ಹೇಳಿ ಎಲ್ಲ.

ಈಗ ಅದೇ ಈಗ ತುಂಬಾ ಎಲ್ಲ ulcer ಮತ್ತೆ appendix ಎಲ್ಲಾ ಜಾಸ್ತಿ ಈಗ.

Fast food ಎಲ್ಲಾ ಮಸಾಲೆ item ಮತ್ತೆ chemical added food ಇರುದಲ್ಲ ಜಾಸ್ತಿ ಹಾಗೆ.

ಹಾಗಾಗಿ ನಾನು ಮನೆಯಿಂದವೇ ಸ್ವಲ್ಪ ತೊಕೊಂಡ್ ಬರುವುದು ಜಾಸ್ತಿ ಹೊರಗೆ ಹೋಗ್ತೇನೆ ತಿಂತೇನೆ ಅಂತ ಹೇಳಿ ಅಲ್ಲ ಆದ್ರೂಸ ಸ್ವಲ್ಪ ಕಮ್ಮಿ ತಿನ್ನೋದು .

ಯಾವ್ದು ಅಡಿಗೆ ನಂಗೆ ಇಲ್ಲಿ ತನಕ ಕಲೀಲಿಲ್ಲ ಇನ್ನು ನೋಡುವಾ ಆದ್ರೆ ಕಲಿವ ಬೇಕಾದ್ರೆ.

ನಿಮ್ದ್ ಯಾವುದು mos~ favourite ಅಂದ್ರೆ ಜಾಸ್ತಿ ಮಾಡ್ತೀರಿ? ನಾನು ಜಾಸ್ತಿ non-veg ಏ ಮಾಡೋದು ಸಸ್ಯಹಾರಿ ಸ್ವಲ್ಪ ಕಮ್ಮಿ ಮಾಡೋದು.

ಮಾಂಸಾಹಾರಿ ಆದ್ರೆ ಮಾಡ್ತೇನೆ ಅದು ಸಹಾ ಮಾಂಸಾಹಾರಿ ಅಲ್ಲಿ ಬರಿ chicken ಮಾತ್ರ ಮಾಡುದು ಮತ್ತೆಲ್ಲ ಮಾಡುದಿಲ್ಲ. .

ಹಾಗೆಯೇ ಮಾಡುತ್ತೇನೆ ಬೇಕಲ್ಲ , ಕಲಿಲಿಲ್ಲದಿದ್ರೆ ಮನೆಯಲ್ಲಿ ಬಿಡುದಿಲ್ಲ ಅಲ್ಲ.

ಏನು ತಿಂದದ್ದು ಇವತ್ತು chicken curry ಯಾ? ಅತ್ವ ಸುಕ್ಕ ಮಾಡಿದ್ದ?

Kab~ ಒ kebab ಮತ್ತೆ rice . fish ಮೀನ್ ಇದ್ದು ಸಾರ್ ಮತ್ತೆ kebab ಅಷ್ಟೇ.

ಸರಿ ಹಾಗಾದ್ರೆ ನಾನು ಮತ್ತೆ call ಮಾಡ್ತೇನೆ ಆಯ್ತಾ ನಿಮಗೆ . ಸರಿ ನಂಗೆ ಇದು ಮಾಡ್ಲಿಕುಂಟು ಅಂದ್ರೆ ಸ್ವಲ್ಪ class ಉಂಟು ಅದಕ್ಕೆ class ಮಾಡ್ಲಿಕುಂಟು ಅದೇ.

Hello ಹಾ ಹಾ ಹೇಗಿದ್ದೀರಿ ನೀವು ಈಗ ಹ? ಹಾ ಚನ್ನಾಗಿದ್ದೇನೆ ಹೌದಾ ಇದೂ ಮತ್ತ್ ಮತ್ತ್ ಮತ್ತೆ ಮನೆಯಲ್ಲ್ ಎಲ್ಲ ಸೌಖ್ಯಾನ ಹಾ ಚನಾಗಿದ್ದೇವೆ ಹ ಬೆಳಿಗೆದ್ದ್ ಆಯ್ತಾ ಕಾಫಿ, ಚಾ ಎಲ್ಲ.

ಹಾ ನಂಗೇ ಒಂದು ದನ ಸಾಕುವಾಂತಿದ್ದೇನೆ.

ಹಾ ನಾವ್ ಸಾಕ್ತೇವೆ ಸಾಕ್ತೇವೆ ದನ ಸಾಕುದಂತಾದ್ರೆ ನಾನು ಕೊಡ್ತೇನೆ ಬೇಕಾದ್ರೆ ನಿಮ್ಗೆ ಹ್ಮ್ ಹೌದಾ ಹ ಹ ನಿಮ್ಮಲ್ಲಿ ಅದೇ ತುಂಬಾ ದನ ಉಂಟಾ?

ಹೌದಾ ಹ ಹ ನಿಮ್ಮ ಊರು ಯಾವ ಕಡೆ ಬರ್ತದೆ? ನಮ್ದೂ ವೇಣೂರು, ಮ್ಯಾ ವೇಣೂರು. ಹ ವೇಣೂರ್ನವ್ರಾ? ನಾವ್ ಪುತ್ತೂರ್ನವ್ರು.

ನೋಡುವ ನಮ್ಗೇ ದನದ ಬಗ್ಗೆ ಒಂದ್ interest ಉಂಟು, ಒಂದು ದನ ಸಾಕಿ ನಾನ್ ಅಂದ್ರೆ ಮನೆಯಲ್ಲಿ ಇರ್ತೆನೆ.

ಒಂದ್ ದನ ಸಾಕುವಾಂತಒಂದು ಯೋಚನೆ ಹಾಗೆ ಒಳ್ಳೆ benefit ಹ್ಮ ಉಂಟ್ ಅಂದ್ರೇ ಸ್ವಲ್ಪ ಕಷ್ಟ ಉಂಟು ನೀವು ಮುಂಜಾನೆ ಎದ್ದು ಹುಲ್ಲು ಗಿಲ್ಲು ತರ್ಬೇಕಾಗ್ತದೆ ಅದ್ರ ಸ್ವಲ್ಪ ಮಾಹಿತಿ ಬೇಕು ಮತ್ತು ಎಲ್ಲದಕ್ಕಿಂತ ಜಾಸ್ತಿ ನಾವೂ ಅದಕ್ಕ್ ಆ ಅದ್ರ ಮೇಲೆ ಪ್ರೀತಿ ಇರ್ಬೇಕು ಸಾಕುದಂದ್ರೆ ಒಟ್ಟಾರೆ ಸರಿ ಪ್ರೀತಿ ಇದ್ರೆ ಮಾತ್ರ ನಮ್ಗೆ ಅದನ್ನು ಸಾಕುದ್ ಅದರಾ ಗುಣ ನಡತೆ. ಅದರ ಸ್ವಲ್ಪ ಮಾಹಿತಿಎಲ್ಲ ಗೋತ್ತಾಗ್ಬೇಕ್ನಿಮಿಗೆ ಹ್ಮ್ ಹ ಹ ಅಲ್ಲ ದನದ ಬಗ್ಗೆ ಸ್ವಲ್ಪ ಉಂಟು interest ಉಂಟು ಅಂದ್ರೇ ಸಣ್ಣದಿರುವಾಗ ನಮ್ಮ ಮನೇಲ್ಲಿ ಸಾಕ್ತಾಇದ್ರು.

ನೋಡಿ ಎಲ್ಲಗೊತ್ತುಂಟು, ಈಗ ಮದ್ವೆಯಾಗಿ ಪುತ್ತೂರಿಗೆ ಬಂದ ಮೇಲೆ ಇಲ್ಲಾ ಅದ್ರ ಬಿಟ್ಟ್ಹೋಗಿದೆ ಹಾಗೆ. ನಿಮ್ಮಲ್ಲಿ ತೊಂದ್ರೆ ಇಲ್ಲ ಹುಲ್ಲ್ ಎಲ್ಲ ಸಿಕ್ತದಲ್ಲಾ ಬೇಕಾದಷ್ಟು ಸಾಕ್ಬೋದು ನಿಮಿಗೆ. ಹ ಹುಲ್ಲು ಉಂಟು ನಮ್ಮ ಸ್ವಲ್ಪ ಜಾಗದಲ್ಲಿ ಆಗ್ತಾ ಉಂಟು. ಹ ಮಾಡಿ ಮಾಡಿ ಹ್ಮ ಮಾಡಿ ತೊಂದ್ರಿಲ್ಲಾ ನೀವೂ ಅದ್ರಲ್ಲೀ ಈಗ ಧೈರ್ಯವಾಗಿ ಸಿಗ್ತದೆ ತೊಂದ್ರೆ ಇಲ್ಲ ನಿಮ್ಗೇ ಒಂದೂ ಒಂದು ದನ ಸಾಕಿದ್ರೂ ನಿಮ್ಮ ಜೀವನಾ ಒಂದ್ ಎರ್ಡ್ ಮೂರ್ ಮಂದಿದು ಜೀವನ ಸಾಕ್ಬೋದ್ ಹೋಗ್ಬೋದ್ ಹಾಗೆ. ಅದರ ಗೊಬ್ಬರ ಎಲ್ಲ ಒಳ್ಳೇದಾಗ್ತದಲ್ಲ ಗಿಡಕ್ಕೆಲ್ಲ. ಹಾ ಗೋ ಗೊಬ್ಬರ ಎಲ್ಲ ನೀವ್ ಮಾರ್ಬೋದು ಬೇಕಾದ್ರೆ.

ಒಂದು ಕಟ್ಟಿಗೆ ಎಂಭತ್ತ್ ರೂಪೈ ಹಾಗೆ ನಮ್ಮಲ್ಲಿ ಕೊಂಡ್ಹೋಗ್ತಾರೆ. ಹೌದಾ ಹ ಹ ಹಾ. ಈಗಾ ಅಂದ್ರೆ ಚರ್ಮ ಗಂಟು ರೋಗಾಂತ ಬಂದಿದೆ ಅದ್ ಅದಕ್ಕೋಸ್ಕರ ಎಲ್ಲ ಇದ್ ಆಗಿದೆ ಅಂದ್ರೇ ಹಾಲಿನಲ್ಲಿ ಏರು ಪೇರು ಎಲ್ಲ ಆಗ್ತಾ ಉಂಟು ಹ್ಮ ನಾವ್ ಎಲ್ಲ injection ಎಲ್ಲ ಕೊಡ್ತಿದ್ದೇವೆ ಆದ್ರೂ ಕೂಡಾ ಅದ್ರಲ್ಲಿ problem ಬರ್ತಾ ಉಂಟ್ ಈಗ. ಹ ಅದ್ಹೇಗೆ? ಅದೂ ಅಂದ್ರೆ ಕೆಲವ್ ಕರುಗಳಿಗೆಲ್ಲ ಜಾಸ್ತಿ ಇದುಂಟು ದೊಡ್ದು ಕೆಲೊವಕ್ಕೆಲ್ಲಾಅಂದ್ರೆ ಜಾಸ್ತಿ injection ಕೊಟ್ಟ ನಂತ್ರ ಕೆಲೊವಕ್ಕೆ ಬಂದಿದೆ. ಹ ಅದೂ ಚರ್ಮ ಗಂಟು ರೋಗ ಅಂದ್ರೆ ಯಾವ ರೀತಿ ಬರ್ತದೆ. ಚರ್ಮ ಚರ್ಮ ಗಂಟು ರೋಗ ಅಂದ್ರೆ ಅದೂ ಒಂದು ಇದೂ ಗಾಯ ಇದಕ್ಕೆಗುಳ್ಳೆ ಬೀಳ್ತದೆ ಮೂದಲವಾಗಿ, ಗುಳ್ಳೆ ಬಿದ್ದು ಅದೂ ಸ್ವಲ್ಪ ದೊಡ್ದಾಗಿ ಮತ್ತೇ ಒಡಿತದದು ಅದೂ ಮತ್ತೇ ರಕ್ತ ರಕ್ತ ರಕ್ತಾ. ಇದಾಗಿ ಮತ್ತೇ ಜಾಸ್ತಿ ಆದ್ರೆ ಅದೇ ಮತ್ತೆ ಸಾಯುದೇ ಅದು ಅಲ್ಲಿ ನಿಮ್ಮಲ್ಲಿ ಏನಾದ್ರೂ ಉಂಟಾ? ಹಾ ಇಲ್ಲಿ ಉಂಟು ಈ ಕೇಳಿದೆನೆ ಎಲ್ಲ Doctor ರೂ ಹೋಗ್ತಿದರೆ ನಾವ್ ಅಂದ್ರೆ ದನ ಸಾಕುದಿಲ್ಲ interest ಉಂಟು ದನದ ಬಗ್ಗೆ ಕೇಳುವಾಂತ್ಹೇಳಿ ನೀವ್ ಎಸ್ಟ್ liter ರು ಹಾಲು ಕೊಡ್ತೀರಾ? ಅದ್ ಒಂದು ಹದ್ನೇಟ್ಇಪತ್ತು liter ರು ಕೊಡ್ತೆವೆ ಆ ಅಂದ್ರೆ ಒಟ್ಟಿಗೆ ಮುಂಜಾನೆ ಒಂದೂ ಹತ್ತ್ ಹನ್ನೆರ್ಡು liter ರು ಮತ್ತೇ ಸಂಜೆ ಒಂದೂ ಏಳ್ ಎಂಟ್ liter ರು ಕೊಡ್ತೆವೆ ಬೆಳಿಗ್ಗೇ ಒಂದು ಹತ್ತ್ ಹತ್ತ್ ಹನ್ನೆರ್ಡ್ liter ಆಗ್ತದೆ ಆ ಬೆಳಿಗ್ಗೆ. ಒಮ್ಮೆ ಆ ಇಪ್ಪತ್ತ್ liter ವರೆಗೆ ಹಾ liter ಗ್ ಎಸ್ಟ್ ಕೊಡ್ತಾರೆ? ಈಗ ನಾವ್ ಅಂದ್ರೇ ಈಗ ಅವೇ ಒಂದ್ ಆ ಹನ್ನೆರ್ಡು ಹದ್ಮೂರು ಹದ್ನೆಂಟು ಹಾಗೆ ಉಂಟು ಮತ್ತೇ ಈ ಚರ್ಮ ಗಂಟ್ ರೋಗ ಬಂದ್ನನ್ತ್ರ ಸ್ವಲ್ಪ ಕಡಿಮೆಯಾಗಿದೆ ಅದ್ರಲ್ಲಿ ಎಲ್ಲ ಹ ಸ್ವಲ್ಪ ಇದೂ ಇಳುವರಿಯೆಲ್ಲ ಕಡಿಮೆಯಾಗಿದೆ ಮತ್ತೇ ಆ ಜಾಸ್ತಿ. ಆಹುಲ್ಲು ಗಿಲ್ಲು ತರ್ಲಿಕ್ಕೂಇದ್ ಆಗ್ತದೆ ಜಾಸ್ತಿ ಇದ್ ಆಗ್ತದೆ ಜಾಸ್ತಿ ತಿನ್ನುದಿಲ್ಲ ಹಾಕಿದ್ರೆ ಎಲ್ಲ ಇದನ್ನುಹಾಗಾಗಿ ಸ್ವಲ್ಪ ಕಷ್ಟಾಗಿದೆ ಹ ನೋಡುವಾ ನೀವ್ ಮಾತಡ್ವಾಗ ನಂಗೊಂದೂ interest ಬಂದಿದೆ ದನಸಾಕುವಾಂತ ಇನ್ನ್ ನಿಮ್ಮಗೆ ಮಾಹಿತಿ ಕೇಳ್ತೇನೆ.

ಆಯ್ತುಆಯ್ತು ಮಾತಾಡುವ ಇನ್ನೊಮ್ಮೆ ಆಯ್ತಾ.

ಆಯ್ತ್ Bye .

ನಾನು ನನ್ನ ಶಾಲಾ ಅನುಭವದ ಬಗ್ಗೆ ಹೇಳ್ತೇನೆ ನಾನು ಮೊದಲು ಒಂದನೇ ತರಗತಿಗೆ ಸೇರಿದಾಗ ನನ್ನ ಒಬ್ಬ ಒಬ್ಬರೊಂದಿಗೆ ಹೊಂದಾಣಿಕೆಯಾಗಲು ಕಷ್ಟ ಆಗ್ತಿತ್ತು ಮೊದಮೊದಲು ನಂತರ ನಂಗೆ ಮೊದಲು ಬಾಲವಾಡಿಯಲ್ಲೊಬ್ಬ friend ಇದ್ದ ಅವನನ್ನು ಬಿಟ್ಟು ಬೇರೆ ಯಾರದ್ದು ಗುರುತು ಇರ್ಲಿಲ್ಲ ನಂತರ ಹೀಗೆ ಹೋಗ್ತಾ ಹೋಗ್ತಾ ಒಬ್ಬ ಒಬ್ಬನದ್ದು ಗುರುತು ಸಿಗ್ತು ಗುರ್ತ ಆಯ್ತು ಅವನು ನನ್ನ best friend ಆದ ಮತ್ತೇ ನಾವು, ಇಬ್ಬರು ಒಟ್ಟಿಗೆ ಕುತ್ಕೊಂಡು ಒಟ್ಟಿಗೆ ಆಟವಾಡುದು ಹೀಗೆ ಆಯ್ತು ಮತ್ತೆ ಒಂದನೇ ತರಗತಿಯಲ್ಲಿ ನನ್ನ ಅನುಭವ ಅಂದರೆ ನನಗೆ ಮೊದಲು ಒಂದನೇ ತರಗತಿಯಲ್ಲಿ ಅ ಆ ಇ ಈ ಮತ್ತು ಒಂದು ಎರಡು ಮಾತ್ರ ಕಲಿಸ್ತಿದ್ರು ಮೊದಲು ಒಂದನೇ ತರಗತಿಯಲ್ಲಿ ನಮಗೆ ಸ್ಲೇಟು ಮತ್ತು ಕಡ್ಡಿಯಲ್ಲಿ ಬರೀಲಿಕ್ಕೆ ಇತ್ತು book ಅಲ್ಲ book ಅಲ್ಲಿ ಬರೀಲಿಕ್ಕೆ ಇರ್ಲಿಲ್ಲ ನಂತರ ಎರಡನೇ ತರಗತಿಯಲ್ಲಿ ನಮಗೆ pencil ಮತ್ತು book ಅಲ್ಲಿ ಬರೀಲಿಕ್ಕೆ ಅವಕಾಶ ಸಿಗ್ತು ಹೀಗೆ ಮತ್ತೆ ಮೂರನೇ ತರಗತಿಯಲ್ಲಿ ನನಗೆ notes ಎಲ್ಲ ಬರೀಲಿಕ್ಕೆ ಕೊಟ್ರು ಮೊದಲು ನಮಗೆ ಒಂದನೇ ತರಗತಿಯಲ್ಲಿ ಮತ್ತೆ ಎರಡನೇ ತರಗತಿಯಲ್ಲಿ ಖಾಲಿ ಅ ಆ ಇ ಈ ಮತ್ತು ಒಂದು ಎರಡು ಸಂಖ್ಯೆಗಳನ್ನು ಮಾತ್ರ ಕಲಿಸ್ತಿದ್ರು, ನಾವು ಆಗ ಕಾಯ್ತಾ ಇದ್ವಿ ಯಾವಾಗ ನಮಗೆ ಪೆನ್ನಲ್ಲಿ ಬರೀಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಮತ್ತೆ ನಮಗೆ ನಾಲ್ಕನೇ ತರಗತಿಯಲ್ಲಿ ಪೆನ್ನಿನಲ್ಲಿ ಬರೀಲಿಕ್ಕೆ ಅವಕಾಶ ಸಿಗ್ತು ಆ ಒಂದರಿಂದ ಮೂರನೇ ತರಗತಿ ತನಕ ನಮ್ಗೆ teacher ಮಾಸ್ಟ್ರು ನವರು ಅಷ್ಟೊಂದು ಬಯ್ಯುದು ಹೊಡಿಯುದು ಎಲ್ಲ ಕಮ್ಮಿ ಇತ್ತು ಮತ್ತೆ ನಾಲ್ಕನೇ ತರಗತಿಯ ನಂತರ ಸ್ವಲ್ಪ strict ಮಾಡಿದ್ರು ಆ ಬಯ್ಯುದು ಮತ್ತೆ ಕ~ ಬರಿಸುದು ಕಲಿಸುದು ತುಂಬಾ forcefully ಹೀಗೆ ತುಂಬಾ ನಮ್ಗೆ ಇದು ಮಾಡ್ತಿದ್ರು ಆ ಮತ್ತೆ ಐದನೇ ತರಗತಿಯಲ್ಲಿ ನನ್ನ ಅನುಭವ ಅಂದ್ರೆ ನನಗೆ ಆ sports ಅಲ್ಲೆಲ್ಲ ಇದ್ದೆ ನಾನು Kabaddi ಯಲ್ಲಿ ನಾವು match ಎಲ್ಲ ಹೋಗ್ತಿದ್ವಿ ಆ ಮತ್ತೆ ಆರನೇ ತರಗತಿಯಲ್ಲಿ ನಮಗೆ ಮೊದಲು ಪ್ರವಾಸಕ್ಕೆ ಹೋಗಲು ಅನುಮತಿ ಸಿಗ್ತು ಆ ನಾವು ಪ್ರವಾಸಕ್ಕೆ ಹೋದ್ವಿ, ನಾವು ಗೊಮ್ಮಟೇಶ್ವರ ಮತ್ತೆ ಸಾಣೂರು ದರ್ಗಾ ಮತ್ತೆ Kateel ದುರ್ಗಾಪರಮೇಶ್ವರಿ ದೇವಸ್ಥಾನ ಮತ್ತೆ ಆಳ್ವಾಸ್ ವಿಶ್ವ ನುಡಿಸಿರಿ ಸಮ್ಮೇಳನ ಇಲ್ಲಿಗೆಲ್ಲ ನಮಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರು ಅಲ್ಲಿ ನನಿಗೆ ತುಂಬಾ ಒಳ್ಳೆ ಅನುಭವ ಆಗಿತ್ತು ನನ್ನ ಮೊದಲ ಪ್ರವಾಸ ಆಗಿತ್ತು ಅದು ಅ ಅದರ ನಂತರ ನಮಗೆ ಏಳನೇ ತರಗತಿಯಲ್ಲಿ ಒಂದು ಮಂತ್ರಿ ಮಂಡಲ ಇದು ಇತ್ತು ಸಭೆ ಇತ್ತು ಅದರಲ್ಲಿ ಒಬ್ಬೊಬ್ಬರನ್ನು ಒಂದೊಂದು ಮಂತ್ರಿ ಮಾಡಿದ್ರು ಅದರಲ್ಲಿ ನನ್ನದು ಗ್ರಹಮಂತ್ರಿ ಆಗಿ ಮಾಡಿದ್ರು ಅಂದ್ರೆ bell ಕೊಡ್ಲಿಕ್ಕೆ ಆ ಮಂತ್ರಿಯಾಗಿ ನನಗೆ ತುಂಬಾ ಖುಷಿಯಾಗಿತ್ತು ಆ ನಂತರ ನಮ್ಗೆ send off ನ ಅನುಭವ ಅಂದ್ರೆ ಆ ತುಂಬಾ ಬೇಸರವಾಗಿತ್ತು ಆ ನನ್ನ ಶಾಲೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಅವತ್ತು ನಾವು, ತುಂಬಾ ಆ ಸಮಾರಂಭ ಎಲ್ಲ ಮಾಡಿ ತುಂಬಾ ಖುಷಿಯಲ್ಲಿ ಆವತ್ತು dance ಎಲ್ಲ ಮಾಡಿದ್ವಿ so ನನ್ಗೆ ನನ್ನಾ ಶಾಲಾ ದಿನಗಳು ತುಂಬಾ ನೆನಪಿದೆ ಮತ್ತೆ ಒಳ್ಳೆ

Hello ಸುಮಂತ್ ಹೇಗಿದ್ದೀರಿ? Hello aunty ನಾವೆಲ್ಲ ಚೆನ್ನಾಗಿದಿನಿ, ನೀವ್ ಹೇಗಿದಿರಾ? ಹಾ ನಾವೆಲ್ಲ ಚೆನ್ನಾಗಿದ್ದೇವೆ ಏನು ಬಾಳ ಅಪ್ರೂಪ ಕೆಲಸ . ಎಂತ ಕೆಲಸ ಇಲ್ಲಿ full ಮಳೆ, ಚಳಿ ಎಲ್ಲಾ ಒಟ್ಟಿಗೆ weather ಹಾಳಾಗ್ಹೋಗಿದೆ ಇಲ್ಲಿ ಊರಲ್ಲೂಸ ಹಾಗೇ ಈಗ ಮಳೆ ಬರುವ time ಯೇ ಅಲ್ಲಲ್ಲ ಈಗ

ಅದ್~ ಆದ್ರೂ ಮಳೆ ಬರ್ತಾ ಉಂಟು ಇದು ವಿಪರೀತ ಆಗಿದೆ ಹವಾಮಾನ ಈಗ ಎಲ್ಲ. ಹ ಬೆಂಗಳೂರಲ್ಲಿ ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ. ಹೌದಾ ಕೆಲ್ಸಕ್ಕೆಲ್ಲ ಹೋಗ್ಲಿಕ್ಕೆ ಆಗುದಿಲ್ವಾಂತಲ್ಲ. ಅಯ್ಯೋ ಬೆಳ್‌ ಬೆಳಿಗ್ಗೆನೆ ಮಳೆ aunty ಹೇಗ್ಹೋಗುದು. ಹ ಹ ಹೌದೌದು ಇಲ್ಲಿಯೂ ಹಾಗೆ ತುಂಬ ಬೆಳೆಯೆಲ್ಲ ಮಳೆ ಬಂದೆಲ್ಲ ಹಾಳಾಗಿ ಹೋಗಿದೆ.

ಇನ್ನಿನ್ನು ನಮ್ಗೆ ಈ ಹೀಗೆ ಹವ~ ಹವಾಮಾನವೇ ಇದ್ರೇ ನಮ್ಗೆ ಆರೋಗ್ಯಗೆ ಸಹ ಒಳ್ಳೆದಲ್ಲ

ಮತ್ತೀಗ ಬೆಳೆಯೆಲ್ಲ ನಾಶ ಆಗಿ ಇನ್ನು ಅಕ್ಕಿ ಎಲ್ಲ ತುಂಬಾ rate ಎಲ್ಲ ಜಾಸ್ತಿಯಾಗ್ತದಾಂತ. ಎಲ್ಲದರದ್ದ್ ಬೆಲೆ ಜಾಸ್ತಿಯಾಗತ್ತೀವಾಗ.